ಅದಕ್ಕೇ ಒಂದು ಬೇಗ ಬೇಗ ಅ purchase ಮಾಡುವಂತ. ಅಕ್ಕ, ಅಕ್ಕ ತೊಕೊಂಡ್ರ saree ? ಅವ್ರ್ದೆಲ್ಲಾ ಆಯ್ತು ನಾ~ ನಾನೇ ಬಾಕಿ ಉಳ್ದದ್ದು, ಯಾಕಂದ್ರೆ ನಾನ್ duty ಹೋಗ್ತೆ~ ಹೋಗ್ತೇನಲಾ?

ಅದಿಕ್ಕೆ ಬೇರೆ time ನಂಗೆ ರಜೆ ಸಿಗುದಿಲ್ಲ, ಅದಿಕ್ಕೆ ಇವತ್ತು ರಜೆ ಮಾಡಿ ಹೋಗುವಾ ಅಂತ. ಓ ಹಾಗೆ, ಆ ಇವತ್ತು ನಿಮ್ಗೆ ರಜೆ ಅಲಾ ಹಾಗೆ.

ಹ ಬೇರೆ ಕಡೆಹೋಗ್ಲಿಕ್ಕಿಲ್ವಾ, ಕೇವಲ saree ತಕೊಳ್ಳಿಕ್ಕೆ ಮಾತ್ರ ಬಂದ್ರಾ ಉಡುಪಿಗೆ?

ಹ ಹೌದು ಮತ್ತೇ earrings ಇದ್ದದ್ದೇ use ಮಾಡುದಲ್ಲ, ಬಳೆ ಒಂದು ಹೊಸತ್ ತೊಗೊಳ್ಬೇಕಷ್ಟೆ.

ನೈನಾ fancy ಯಲ್ಲಿ ಅಲ್ಲಿ ಒಂದು ಅಹ್ ಒಳ್ಳೆ collection ಉಂಟು. costly ಆದ್ರು ಹೌದೌದು costly ಮಾತ್ರ collection ಎಲ್ಲಾ ಒಳ್ಳೆದುಂಟು ನಮ್ಗೆ ಬೇಕಾದದ್ದು ಸಿಗ್ತದಲಾ ಅದಿಕ್ಕೊಂದು ಅಲ್ಲಿ ಒಂದು ನೋಡಿ ಬರುವಾ ಅಂತ final ಅಲ್ಲ ಒಂದ್ just ನೋಡಿ ಬರುದಷ್ಟೇ. ಹಾ, ನಿಮ್ಗೆ ಬೇಕಾದದ್ದು ಸಿಕ್ಕಿದ್ರೆ ತಗೊಳ್ಳ್ತೀರಲ್ಲಾ. ಹ ಸಿಕ್ಕಿದ್ರೆ ತಗೊಳ್ಳ್ತೇನೆ ಇಲ್ಲಾದ್ರೆ ಇಲ್ಲಾ ಅಷ್ಟೇ . ಸರಿ ಹಾಗಾದ್ರೆ, ಈಗ ಹಿಂದೆ ಹೋಗ್ವಾಗ late ಆಗ್ತದಾಂತಲ್ವಾ ಮನೆಗೆ?

ಮನೆಗೆ ಹೋಗ್ವಾಗ late ಆಗ್ತದಾಂತಲ್ವಾ?

ಹ ಸರಿ ಸರಿ, ನೀವ್ shopping ಮಾಡಿ.

ಇದು Foreignlate ಆಗ್ತದಲ್ಲ ಮತ್ತೇ .

ಹ್ಮ್‌ ಹಾ ಅರಮದೇನ್ ನೋಡ್ವ ನೀ ಅರಾಮದಿ? ಹಾ ಅರಮದೇವ್ ನೋಡ್ರೀ ಏನ್ ಮಾಡಾತಿದ್ರಿ? ಏನಿಲ್ಲಾ ಇದು ಅಡ್ಗಿ ಅದ್ ಆತ್ ಹಂಗ ಕುತ್~ ಕುಂತಿದ್ದೇ.

ನಮ್ಮಾ ಇಕಿದು ಅನಿಕಾಂದು ಹುಟ್ಟಿದ್ ಹಬ್ಬಾ ಐತ್ಯಾ.

ಹ್ಮ್ ಅ~ ಇದ ತಿಂಗ್ಳ ಇಪ್ಪತೈದ್ ತಾರೀಕಿಗ.

ಅದಕ್ಕ್ ಹಾ ಅದಕ್ಕ ಎಲ್ಲಾರೂ ಬರ್ರಿ ಅಂತ ಹೇಳಾಕಂತ ಮಾಡಿದ್ದೇ. ಅವತ್ಗೆ ಐದನೇ ವರ್ಷ್ ಹಾ ಐದನೇ ವರ್ಷ್ ಮೂಗಿತೇತ್ಯಾ ಈ ವರ್ಷ.

ಹಾ ಜೋರ್ ಮಾಡಾಕತ್ತೇವಿ. ಹಾ ಎಲ್ ಮಾಡಾತ್ತಿರಿ?

ಇಲ್ಲೇ ನಮ್ಮ್ ಮನಿ ಕಡೆ ಒಂದ್ hall ಐತಿವಾ ಸಣ್ದ.

ಹ್ಮ್‌ ಹಾ ಅಲ್ಲೇ ಮಾಡ್ಬೇಕಂತ್ ವಿಚಾರ ಮಾಡ್ಯಾರಾ.

ಅಲ್ಲೆ ಮಾಡ್ತಿವ್ ಅಲ್ಲೇ ಮಾಡ್ತೀವಿ ಅದ್ಕ ಮನ್ಯಾಗ ನೀವ್ ಎಲ್ಲರೂ ಬರ್ಬೇಕ್ನೋಡ್ ಎಲ್ಲಾರ್ನೂ ಕರ್ಕೊಂಬ್ಬರ್ಬೇಕ. ಹಾ ಸರಿ ಬರ್ತೆವ್ ತಗೋರಿ.

ಹ್ಮ್ ಅದ್ಕ ಅವ್ರ mummy ಅದು ಇದಕ್ಕ್ ಹೋಗ್ಯಾರ್ market ಗ್ ಹೋಗಿ ಮತ್ತ್ ಎಲ್ಲಾ ಅವೇನೆನ ತರ್ಬೇಕಂತ.

ಹಾ ಸ್ವಲ್ಪ ಎಲ್ಲಾರ್ಗು ಐದನೇ ವರ್ಷದಲ್ಲ್ ಎಲ್ಲಾರ್ಗೂ ಒಂದೇನಾರ ಉಡುಗೊರೆ ಕೊಡ್ಬೇಕಂತ ಹೇಳಿ.

ಹಾ ಹಾ ಹಂಗ ಸ್ವಲ್ಪ ಬಂದಿರ್ತಾರಲ್ಲ್ guest ಹಾ ಅವ್ರಿಗೆಲ್ಲಾ ಒಂದಿಸ್ಟ್ ಏನರ ಕೊಡುದು .

ಕೊಡಾಕಂತ ಸ~ ನ~ ಅ ನೋಡಿ ಬರಾಕ್ಹೋಗ್ಯಾರ ಇನ್ನೂ ಐತೆಲ್ಲಾ time .

ಹೋಗ್ಯಾರಾ ಆಮ್ಯಾಲ ಅಡ್ಗಿದು ಏನೆೇನ್ ಅಡ್ಗಿ ಮಾಡ್ಸಬೇಕ್ ಊಟಕ್ಕನ ಮಾಡ್ಸ್ಬೇಕ್.

ಹಾ snacks ಅಂದ್ರ್ snacks ಬ್ಯಾಡಾ ಏನಾದ್ರ ಊಟದ್ ಮಾಡೋನು ghee rice ಹಿಂತಾವ್ ಏನೇನ ಮಾತಾಡತ್ತಿದ್ರ sweets . ಹಾ ಅದ ರಾತ್ರಿ ಆಕೆತ್ತಲ್ರಿ ಇದ್ ಸರಿ ಅನ್ಸಂಗಿಲ್ಲಾ tiffin ದ್ ಊಟದ್ದಾದ್ರ correct ಅಕೈತಿ. tiffin ಮತ್ ಸರಿ ಆಗಾಂಗಿಲ್ಲಾ ಅದ್ಕ್ ಅದ್ನ ಮಾತಾಡಕತ್ತಿದ್ರ.

ಅದ್ಕ ಅದ್ನೆಲ್ಲಾ ವಿಚಾರ್ಮಾಡಿ ಅವರಿಗೆಲ್ಲ ಅಡ್ಗಿಯವ್ರಿಗನು ಸ್ವಲ್ಪ ಏನ್ ಎಲ್ಲಾ ಕೇಳ್ಕೋಂಬರಾಕಂತ ಹೋಗ್ಯಾರ ಅವ್ರ mummy pappa ಅದ್ಕ ನಿಮ್ ಮನೇಲಿ ಹ್ಞ ನಿಮ್ಮನ್ಯಾಗೂ ಎಲ್ಲರ್ಗೂನು ಕರ್ಕೊಂಡ ಬರ್ಬೇಕ್ ನೀನ್.

ಹಾ ಬರ್ತೆವ್ ತಗೋರಿ .

ನಮ್ದು ಐತಿ birthday ಹೂಡ್ಗುರ್ದುೂ.

ನಾವ್ ಏನ್ ಜೋರ್ ಮಾಡಾಕತ್ತಿಲ್ರೀ ಈಗ last ವರ್ಷ್ ಜೋರ್ ಮಾಡ್ತೇವಿ . ಹಾ ಅಂದ್ರ್ ಎಸ್ಟನೆೇ ವರ್ಷದ್ದು? last ಅಂದ್ರ ಐದ್ನೇ ವರ್ಷ? ಐದ್ನೆೇ ವರ್ಷಕ್ ಜೋರ್ ಮಾಡೋದ್ರೀ ಈಗ್ ಹಂಗ ಮಾನ್ಯಾಗ ಎಲ್ಲಾ ಅವ್ರ್ದ friends ಹುಡ್ಗುರು ಎಲ್ಲಾ ಕರ್ದಿತಿವ್ಯಾ.

ಆಮ್ಯಾಗ್ cake ಉ ಆಮೇಲೆ ಒಂದ್ಸ್ವಲ್ಪ ಏನರ ಹಿಂಗ್ ತಿಂಡಿ ತರ್ಸಿರ್ತೇವಿ.

ತರ್ಸಿರ್ತೇವ್ಯಾ ಊಟಕ್ ಗೀಟಕ್ ಅದು ಏನ್ ಇಲ್ಲಾ ಮನ್ಯಾಗ ಮಾಡ್ತೇವಿ. ಹ್ಮ್ ಈಕಿ ನಮ್ ಹುಡ್ಗಿ ಅಲ್ಲೆ ಅವ್ರ್ friends ಮನಿಗೆ ಅಲ್ಲೇ ಇಲ್ಲೆೇ ಹೋಗ್ಬಂದಾಳಲ್ಲ ಅದಕ್ಕ ನಾನ್~ ನಾನೂ ಎಲ್ಲಾರ್ನೂ ಕರೀತೇನಿ ನನ್ಗ grand ಮಾಡ್ರಿ ಅಜ್ಜಿ grand ಮಾಡು.

ಅಂತ ಬಾಳ ಅನ್ನಾಕತ್ತಾಳಾ ಆಮೇಲೆ ನಂಗ ಏನ್~ ಏನ ಕೊಡುಸ್ತೀ ನಂಗ್ gift ಏನ್ ಕೊಡುಸ್ತೀ ಅಂತ್ ಬಾಳ್ ಅನ್ನಾಕತ್ತಾಳಾ ನನಗ.

ಹೌದರೀ .

ಹಾ ನಾನು ಒಂದ್ dress ಕೊಡಸ್ತಿನವ ನಿಮ್ಮ ಅಜ್ಜಾಗ್ ಕೇಳ ಅಂತೇಳೆನಕಿಗೆ ಹ್ಮ್ ಹ್ಮ್ ಪ್ಯಾಟ್ಯಾಗ್ ಹೋಗಿ ಒಂದ್ ಹ್ಮ್ ಚಂದಂದ್ dress ಕೊಡಸ್ಕೊಂಬರ್ಬೇಕಾಗೆತಿ.

ಅದ ಹ್ಮ್ ಅದಕ್ಕ ಮತ್ತ್ ಅಕಿ ಇನ್ನೂ ಏನೆೇನ ಹೇಳಕತ್ತಳ ನನ್ friends ಗೆ ಎಲ್ಲಾ ಕೊಡಾಕ ನಾನೂ ಆ~ ಎನ pencil ದ್ದ್ kit kit ಇರ್ತೇತಂತೆೇನ.

ಹ್ಮ್ ಅದೊಂದೇನ . kit ಕೊಡ್ಸು ಕೊಡಸ್ಬೇಕ ಅಜ್ಜಿ ಆಮೇಲೆ ಅವ್ಯಾವ chocolate ಅಂತ ವಾ ಅವೆಲ್ಲಾ TV ಒಳಗ್ ನೋಡ್ತಳ chocolates ಗಳು. ಹಾ . ಹಾ ಹಂತದ chocolates ಕೊಡಸು ಅಜ್ಜಿ ಎಲ್ಲಾರ್ಗೂನು ಕೊಡ್ಬೇಕ್ ನಾನ್ ಅದಕ್ಕ ಕೊಡಸಿದ್ರಾತು ಒಂದ್ಸರೆ ಕರ್ಕೊಂಡ ಹೊಬೇಕಾಗೆತ್ತಿ ಅಕಿನ್ನ ಪ್ಯಾಟ್ಯಾಗ. ಹೌದ್ ರೀ ಹಂಗ ಹುಡ್ಗುರು ಈಗ್ ಬ್ಯಾರೆ ಕಡೆ ಕರ್ಕೊಂಡ ಹೋಗಿರ್ತೆೇವಲ್ಲ ನೋಡಿರ್ತರಲ್ಲ. ನಮ್ಗು ಹಂಗ ಬೇಕ್ ಹಂಗ ಬೇಕ್ ಅಂತಂದ ಜಗ್ಳಾ ಮಾಡಾಕ್ತಾವ್ . ಹಾ ಈಗಂತೂ ಅಕಿ ಒಬ್ಬಾಕೆ ಅದಾಳ ಮತ್ ಜೋರ್ ಮಾಡಿದ್ರಾತು ಅಂತ ಹೇಳಿ.

ಹ್ಮ್ ಹೊಬೇಕಾಗೆೇತಿ ಅದ್ ಅವ್ರ mummy pappa ಅವ್ರು ಇದಕ್ ಹೋಗ್ಯಾರಾ ಕೇಳಕೊಂಬರಾಕ.

ಹ್ಮ್ ಅದ್ಕ ನೀವು ಎಲ್ಲರೂ ಸ್ವಲ್ಪ ನಿಮ್~ ನಿಮ್ mummy ಗೆ ಹೇಳ್ ಎಲ್ಲರೂ ಬರ್ರಿ.

ಹಾ ಬರ್ತೆವ್ರೀ ಬರ್ತೇವೀ ಹ್ಮ್ ಬರ್ತೇವ್ ತಗೋರೀ. ಹಾ ಮತ್ ಹ್ಮ್ ಹ್ಮ್

ಎಲ್ರಿಗೂ ನಮಸ್ಕಾರ, ಇವತ್ತು ನಾವು ಪರೀಕ್ಷೆ ಅಂದ್ರೆ exam ಬಗ್ಗೆ ತಿಳ್ಕೋಳೋಣ. exam ಅಂದ್ರೆ ಏನು exam ಹೇಗೆ ಜೀವನ್ದಲ್ಲಿ ಒಂದು ಪ್ರಮುಖ ಅಂಗ ಕೂಡನೂ ಅಂತ ಹೇಳ್ಬೌದು. ಇದು ಹೆಂಗ್ ನಮ್ಮ ಹ್ಮ್ ಜೀವನದ್ ಮೇಲೆ ಪರಿಣಾಮ ಬೀರೇತಪಾ ಇದ್ರ ಬಗ್ಗೆ ನಾವು ತಿಳ್ಕೋಳೋಣ. ಮೊದ್ಲ್ನೇದಾಗಿ ಹೇಳ್ಬೇಕು ಅಂತಂದ್ರೆ ಪರೀಕ್ಷೆ ಇದು ಏನು ಪರೀಕ್ಷೆಂತೆಂದ್ರೆ ಇದು ಯಾಕ್ ಮಾಡ್ತಾರೆ ಇದು ಯಾಕ್ ಬೇಕು ಅದರ್ ಮೌಲ್ಯ ಏನು? ಅನ್ನೋದುನ್. ತಿಳ್ಕೊಳೋಣ. ಪರೀಕ್ಷೆ ಏನಪಾ ಅಂತಂದ್ರೆ ನಮ್ಮ ಜ್ಞಾನ, ಕೌಶಲ್ಯ, ಸಾಮರ್ಥ್ಯ ಹಿಂಗೆ ಹತ್ತು ಹಲವಾರು ಆಹ್ ಎಲ್ಲಾ ಪರಿ ಆಹ್ ನಾವು ತಿಳ್ಕೊಳ್ಲೋದಿಕ್ಕೆ ತಿಳ್ಕೊಳ್ಲೋದಿಕ್ಕೆ ನಮ್ ಸಾಮರ್ಥ್ಯವನ್ ತಿಳ್ಕೊಳ್ಲೋದಿಕ್ಕೆ ಹೀಗೆ ವಿಷ್ಯಗಳನ್ ವರ್ಗೀಕರಣವಾಗಿ ಅಳೀಬೇಕು. ಆ ಅಳಿಯೂದನ್ನೂ ಒಂದು ಮೌಲ್ಯಮಾಪನವಾಗಿ ಉಪಯೋಗ್ಸೋದೆ ಪರೀಕ್ಷೆ ಅಂತ ಹೇಳ್ಬೌದು. ಇದೊಂದು ಮೌಲ್ಯ ಮಾಪನವಂದು ಹೌದು. ಏನಪಾ ಅಂತಂದ್ರೆ ಹೌದು ಪರೀಕ್ಷೆ ಇದು ಪರೀಕ್ಷೆ ಏನ್ ಮಾಡುತ್ತಪ್ಪಾ ಮಕ್ಳನಾಗ್ಲಿ ಆಮೇಲೆ ಒಂದು ಜೀವನ್ದಲ್ಲಿ ಭಾಳ ಪ್ರಾಮುಖ್ಯತೆಯನ್ನ ಹೊಂದಿದೆ. ಹೆಂಗಪಾ ಅಂತಂದ್ರೆ ನಾವು ಹುಟ್ಟೂದ್ ಹುಟ್ಟೀತ್ರ ಹಿಡದು ಸಾಯೋತಂಕ ನಾವು ಒಂದು ಕನಸು ಎಲ್ಲಾವನ್ನ ಹೊತ್ಕೊಂಡಿರ್ತೀವಿ ನಾವ್ ಆ ಕನಸುಗಳನ್ ಮುಟ್ಬೇಕಪ್ಪಾ ಏನೋ ಒಂದ್ ಸಾಧನೆ ಮಾಡ್ಬೇಕಂತಂದ್ರೆ ನಾವೊಂದು. ಅಹ್ ಕನಸನ್ನ ಮುಟ್ಬೇಕಪಾ ಅಂತಂದ್ರೆ ನಾವು ಪರೀಕ್ಷೆಯನ್ನ ದಾಟಿನೇ ಮುಂದು ಹೋಗಲು ಸಾಧ್ಯ. ಪರೀಕ್ಷೆ ಏನಪಾ ಅಂತಂತಂದ್ರೆ ಪರೀಕ್ಷೆ ಯಾಕ್ ತೊಗೋಂತಾರೆ ಅಂತಂದ್ರೆ. ಇದು ದೈಹಿಕ ಮತ್ತು ಮಾತಿನ ಮೂಲಕನೂ ಆಗಿರ್ಬೌದು ಅಥ್ವಾ ಕಾಗದದ ಮೂಲಕ ಅಂದ್ರೆ ಬರಿಯೋದ್ರ ಮೂಲಕ ಆಗಿರ್ಬೌದು ಆಮೇಲೆ ಇತ್ತೀಚಿನ ತಂತ್ರಜ್ಞಾನದಿಂದ ಗಣಕಯಂತ್ರಗಳಾಗ್ಲಿ ಈ ರೀತಿಯಾಗಿ ಹತ್ತು ಹಲವಾರು ರೀತಿಯಿಂದ ಪರೀಕ್ಷೆಗಳನ್ನ ನಡಸ್ತಾರೆ. ಯಾಕಪಾ ಅಂತಂದ್ರೆ ಅದ್ರಲ್ಲಿ ಉತ್ತೀರ್ಣತೆಯನ್ನ ಹುಡ್ಗೂರ ಭವಿಷ್ಯವನ್ನ ಅದ್ ಹೇಗೆ ಆಹ್ ಪರೀಕ್ಷೆ ಒಂದು ಪ್ರಮುಖ ಅಂಗವಾಗಿ ಅವರ್ಗೆ ಬೆಳವಣಿಗೆಗೆ ಭಾಳ ಸಹಾಯಕವಾಗಿದೆ ಅನ್ನೋದನ್ನೂ ಕೂಡ ತಿಳ್ಕಂತೀವಿ. ಆಮೇಲೆ ಇನ್ನೊಂದೇನಪಾ ಅಂತಂದ್ರೆ ಈಗ ಸಾಮಾನ್ಯವಾಗಿ ಎಲ್ಲಾ ಎಲ್ಲರ್ಗೂ ಗೊತ್ತೇಯಿದೆ ಏನಪಾ ಅಂತಂದ್ರೆ ಇದ್ ನಮಗ ಯಾವ್ದೇ ಒಂದು ವಸ್ತುವಾಗ್ಲಿ ಪ್ರಾಣಿ ಪಕ್ಷಿಗಳಿಂದ ಸಿಂಹಾಯಿಂತ ಎಷ್ಟು ಭಯಯಿದೆ ಅದಕ್ಕೂ ಒಂದು ಪಟ್ಟು ಜಾಸ್ತಿ. ಒಂದು ಪರೀಕ್ಷೆಗಳಿಂದ ಭಾಳ ಭಾಳ ಭಯ ಇದೆ. ಯಾಕಪಾಂತಂದ್ರೆ ಏನೋ ಒಂದು ನಮ್ಮ ಮನುಷ್ಯನಿಗೆ ಮಾನಸಿಕವಾದಂತ ಒಂದು ಹ್ ಕಷ್ಟ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವ್ ನಾವ್ ಪರೀಕ್ಷೆ ಹೆಂಗಪಾ ಏನ್ ಬರ್ಯೋದು ಏನ್ ಮಾಡೋದು . ಓದೀದ್ರೂ ಎಲ್ಲಾ ನೆನಪ್ಹೋಗ್ತೇತೆ ಏನ್ ಮಾಡೋದಪಾ ಅಂತ ಈಗೊಂದು ಚಿಂತೆಗೆ ಈಡಾಗ್ತಿವಿ. ಅದುಕ್ಕೂ ಒಂದು ಹೆಚ್ಚಾಗಿ ಏನಪಾ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರ ಪಾಲಕರು ಪೋಷಕರು ಏನ್ ಇರ್ತಾರಲ್ಲಾ ಅವ್ರು ಅವ್ರದೇ ಆದಂತಹ ಒಂದು ಒತ್ತಡಕ್ಕೆ ಹುಡುಗರು. ಎಲ್ಲಾರೂ ಒಳಗಾಗಿರ್ತಾರೆ. ಏನಪಾ ಈಸತ ನಾನ್ ಪರೀಕ್ಷೆ ಒಳಗ್ ಏನಾದ್ರೂ fail ಆದೆ pass ಆಗ್ಲಿಲ್ಲಪ್ಪಾ ಹಿಂದ್ ಉಳ್ದ್ ಬಿಟ್ಟೆಪಾ ಅಂತಂದ್ರ ನಮ್ಮನೇಯ್ವ್ರು ಬೈತಾರ ಹೊಡೀತಾರ ನನ್ ಇಲ್ಲಿಗೇ ಜೀವ್ನ ಮುಗುದ್ ಹೋತೂ ಅಂತ ಈಗ್ ಅಂದ್ಕೊಂಡಿರ್ತಾರ. ಇದೆಲ್ಲಾ ತಪ್ಪು ಇದೆಲ್ಲಾ ಕಲ್ಪನೆಗೆ ಮಾಡ್ಕೊಳೊದುಕ್ ಅಷ್ಟೆ ಅಂತನೆ ಇಟ್ಕೊಳ್ರಿ. ಆದ್ರ ಈ ರೀತಿಯಾಗಿ ಯಾರ್ ತಂದೆ ತಾಯಿನೂ ಬಯ್ಸೋದಿಲ್ಲಾ ಅವ್ರ ಜಿ ಮಕ್ಕಳ್ ಜೀವ್ನವನ್ನ ಹಾಳ್ ಮಾಡೋ ಉದ್ದೇಶನೂ ಕೂಡ ಇರೋದಿಲ್ಲ. ಅವ್ರು actually ನಿಮಗ ಶಾಲಾ , college ಗ ಕಳಸ್ತಾರಪಾಂತಂದ್ರ ನಿಮ್ ಜೀ~ ಭವಿಷ್ಯಕ್ಕಾಗಿ ಕಳ್ಸಿರ್ತಾರ ಆಮೇಲ್ ಏನಪಾ ಅಂತಂದ್ರ ಮಾನಸಿಕ ಒತ್ತಡಕ್ಕಾದ್ರೂ ಈ ನಮ್ ಪೋಷಕರು ನಮಗ ಒಳಗಾಗಿ ಮಾಡ್ಬಾರ್ದು. ಹ್ಯಾಂಗಪ್ಪ ಅಂತಂತಂದ್ರ ಈಗ್ exam ಐತ್ ಅನ್ನತ್ಲೆ ಭಯ ಬಂದ್ಬಿಡ್ತ್ ಒಂದು. ಅವಾಗ್ ಏನಿಲ್ಲಾ ಅಯೋ ಓದೋದೇ ಓದೋದು ಏನ್ ಬರೇ ಎಷ್ಟ್ ಓದಿದ್ರೂ ತಲ್ಯಾಗ್ ಹೋಗ್ವಲ್ದು ಹಿಂಗ. ಮಾನ್ಸೀಕವಾಗ್ ಒತ್ತಡಕ್ ಹೊಕ್ಕೇವ್ ಅವಾಗೇನಪಾ ಮೊದ್ಲಿದ್ ಏನಪಾ ಅಂತಂದ್ರ. ಯಾವ್ದೇ ಪರೀಕ್ಷೆ ಇರ್ಲಿ ನಾವ್ ಯಾವತ್ತ ಹೆದರ್ಕೊಂಬಾರ್ದು. ಏನೇ ಇರ್ಲಿ ಯಾವತ್ತು ಹೇದ್ರಲಿಲ್ದಂಗೇ ಅಂಜದೇ ಧೈರ್ಯವಾಗಿರ್ಬೇಕ್ ಆಮೇಲೆ ಪ್ರತಿ ಯಾವಾಗ್ಲಿ ನಾವ್ ಪರೀಕ್ಷೇಯ ಕೊಠಡಿಗೆ ಹೋಬೆಕ್ಪಾ ಅಂತಂದ್ರ ಒಂದ್ ತಾಸ್ ಮುಂಚಿತ ಯಾವದೆೇ ಓದೋದಾಗ್ಲಿ ಏನ್ ಆಗ್ಲಿ ಎಲ್ಲಾ ಅಲ್ಲೀಗೆ ನಿಲ್ಸ್ಬೇಕು. ಆಮೇಲೆ ಪರೀಕ್ಷೆಗೆ ಒಳಗ್ ಹೋಗಿರ್ತೇವಲ್ಲಾ ಅದ್ಕೆ ಮುಂಚೆ ಸ್ವಲ್ಪ ಅವ್ರ ಯಾವಾಗ ಪ್ರಶ್ನೇ ಪತ್ರಿಕೆ ಕೊಡ್ತಾರಲ್ಲಾ ಅವಾಗ ಒಂದೈದ್ನಿಮಿಷ ಸಮಾಧಾನವಾಗಿ ಒಳ್ಳೇ ಅ ಬೃದು ಮನಸಿನಿಂದಾ . ಸ್ವಲ್ಪ calm ಆಗ್ ಕುತ್ಗೊಂಡು ಅಹ್ ಪ್ರಶ್ನೆ ಪತ್ರಿಕೆೇನ ಓದ್ಬೇಕು. ಅವಾಗ ಒಂದ್ ನಮ್ಗೆ ಒಂದ್ ಏನೋ ಅದ್ರ ಬಗ್ಗೆ ಒಂದು ಗೊ~ ಗೊತ್ತಾಗುತ್ತೆ ಹೆಂಗೆ ಬರೀಬ್ಹುದ್ ನಾನೂ ಹೆಂಗಿಲ್ಲಾ ಅಂತಂದ್ ನಮಿಗೆ ಯಾದ್ ಯಾದ್ ನಾನ್ ಬರೀಬೌದ್ ಅಂತಂದ್. ಹಂಗೆ ಒನ್ಸ್ವಲ್ಪ ಆದಸ್ಟು ಸ್ವಲ್ಪ ನೀರ್ ಕುಡಿರಿ ಸ್ವಲ್ಪ ಸಮಾಧನಾ ಆಗುತ್ತೆ ಅಹ್ ಮತ್ತೇನ್ಪಾ ಅಂತಂದ್ರ so ನಿಮ್ಗ first ಯಾವ್ದು ಗೊತೈತೊ ನಿಮ್ಗ ಮೊದ್ ಮೊದ್ಲ್ ಯಾವು first ಗೆ ಓದ್ದಾಗ ಯಾವ್ ಯಾವ್ ನಿಮ್ಗ ಗೊತ್ತಾಗುತ್ತೊ ಅವ್ನ ಮೊದಲ್ ಬರೀರಿ. ಅದ್~ ಅದ್ಕೂ ಹೆಚ್ಚ ಎನ್ಪಾ ಅಂತನದ್ರ ಸ್ವಲ್ಪಾ ಸಮಯಪ್ರಜ್ಞೆ ಇರ್ಬೇಕ್. ಸಮಯಪ್ರಜ್ಞೆ ಇತ್ತಂದ್ರ correct ಯಾವ್ question ಗೆ ಎಸ್ಟ್ ಹೊತ್ತ ಬರಿಬೇಕ್ ಅನ್ನೋದ್ ತಿಳ್ಕೊಂಡ್ correct ಆ question ಗೆ ಅಸ್ಟೇ ಬರಿಬೇಕ್. ಆಮೇಲೆ ಯಾವ್ದೇ ಪರೀಕ್ಷೆ ಬರೀಬೇಕಾದ್ರೂ ಯಾವತ್ತು ಅವ್ಸ್ರಾ ಮಾಡ್ಕ್ಯಬೇಡ್ರಿ ಅರಾಮಗ್ ಸಮಾಧಾನದಿಂತ್ರ ಬರೀರಿ ನಿಮ್ಗ ಎಲ್ಲಾ ಗೊತೈತಿ ಯಾಕಂದ್ರ ಸಮಾಜ್ದಲ್ಲಿ ಇವತ್ನಾವೂ ಕೂಡ ಎಲ್ಲರಿಗೂ ಒಂದ್ ಆಸೆ ಇರುತ್ತ ನಾವೂ ಒಳ್ಳೇ ವಿದ್ಯಾವಂತ್ರಾಗೀ ಒಬ್ಬ doctor, engineer ಏನೇ ಒಂದ್. ಕೆಲ್ಸಾ ಮಾಡ್ಬೇಕು ನಮ್ time ನಾವೂ ಸಮಾಜಕ್ಕೆ ಒಂದು ಏನೋ ಒಂದ್ ಕೊಡ್ಗೆ ಕೊಡ್ಬೇಕ್ ಅಂತಂದ. ಹಾ ನಾವೂ ಸಮಾಜಕ್ಕೆ ಒಂದು ಏನೋ ಒಂದ್ ಕೊಡ್ಗೆ ಕೊಡ್ಬೇಕ್ ಅಂತಂದ. ಹಂಗ ಆದ್ರ ಎಲ್ಲಾರ್ದೂ ಬುದ್ದಿ ಸಮಾ ಇರಲ್ಲಾ. ಯಾಕಂದ್ರೇ ಕೈ ಒಳ್ಗಿರೋ ಐದೂ ಬೇರ್ಳಕೂಡಾ ಸಮಾ ಇಲ್ಲಾ ಅನ್ನೋದ್ ನಮ್ಗು ಗೊತ್ತು. ಹಂಗೆ ನಮ್ಗ್ ಬುದ್ದಿ ಕೂಡಾ ಒಬ್ರೂ ಬಾಳ್ ಚನಾಗ್ ಓತ್ತಾರ ಇನ್ನೋಬ್ರು ಬಾಳ್ ಓದುದ್ರೊಳ್ಗ ಇರಲ್ಲಾ ಅವ್ರ ಆಟಾ ಆಡೋದ್ರೊಳ್ಗ ಇರ್ತಾರ. ಹೀಗೆ ಹತ್ತು ಹಲ್ವಾರ್ ಇರ್ತೇತಿ. ಈ ಚನಾಗ್ ಓದೋರ್ ಏನೀಲ್ಪಾ ಪರೀಕ್ಷೆ ಒಳ್ಗ ಚನಾಗ್ ಬರ್ದು ಉತ್ತೀರ್ಣವಾಗಿ. Hello ಗೌತಮ್.

ಮತ್ತೆ ಸುದ್ದಿ ಇಲ್ಲ ಮಾರ್ರೆ ನಿಂದು. ಹಾ ನಾವು busy ಇದ್ವಿ. Okay ಎಲ್ಲಿ ಇದ್ಯಾ? ನಾವ್ ಈಗ ಇಲ್ಲಿ Manipal ದಲ್ಲಿ ಇದ್ವಿ. Manipal ದಲ್ಲಿ ಇದ್ರ? ನಾನ್ ಇಲ್ಲಿ ಇದ್ದೆ Udupi ಯಲ್ಲಿ ಇದ್ದೆ ಅದಿಕ್ಕೆ.

ವಿಶೇಷ ಏನ್ ಇಲ್ಲ ಹೇಳು ಮತ್ತ? ಮತ್ತೆ ಎಂತ ಹೇಳುದು ಮಾರ್ರೆ ನನ್ನ ಅಣ್ಣನ್ ಮದ್ವೆ ನಾಡ್ದು.

March ಎರಡಕ್ಕ್ March ಎರಡಕ್ಕೆ ಮದುವೆ ಬರ್ಬೇಕು?

Okay ಎಂತ ಗೊತ್ತಾ ನನ್ನದು ಅಣ್ಣನ್ ಮದುವೆಗೆ pre wedding shoot ಗೆ ಒಂದು photo ಅದೇ photo ತೆಗಿಬೇಕಿತ್ತು.

ಅದು ಒಂದು places ಯಾವುದೆಲ್ಲ ಒಳ್ಳೆದಿರ್ತದೆ ಅಂದ್ರೆ ಸ್ಥಳ ಎಲ್ಲ? Places ಅಂದ್ರೆ ಇಲ್ಲಿ ಯಾವ್ದು ಇದೆ ಹತ್ರದಲ್ಲಿ ಇಲ್ಲೇ Padubidri ಇದೆ Palla ದಲ್ಲಿ ಆಗತ್ತೆ.

ಆ Padubidri ಒಳ್ಳೆ photo shoot ಮಾಡ್ಬೋದು. Padubidri ಯಲ್ಲಿಯಾ? Blue flag beach ಹತ್ರವೇ. ಹಾ ಹೌದಾ ಆ ಅಲ್ಲಿಯೇ ಒಳ್ಳೇದಾಗ್ತದಲ್ಲ but greenery ಎಲ್ಲ ಒಳ್ಳೆದುಂಟಲ್ಲ ಅಲ್ಲಿ.

Okay ಮತ್ತೆ ಬೇರೆ ಯಾವ್ದು ಇತ್ತ ಇಲ್ಲಿ ಅಂದ್ರೆ ಬೆಟ್ಟ, ಗುಡ್ಡ ಅಂತದ್ place ಇತ್ತ but ಸ್ವಲ್ಪ height ಹಂಗೆ ಬೇಕ್ . ಮತ್ತೆ ಜೋಗ ಜೋಗ type ಎಲ್ಲ ಬರ್ಬೇಕು ಮಾರ್ರೆ photography ಗ್ ಎಲ್ಲಾ. ಹಾ falls ಎಲ್ಲವ?

Falls ಎಲ್ಲಾ ಆದ್ರೆ ಇಲ್ಲಿ ಯಾವ್ದು ಇದೆ ಇಲ್ಲಿಯಂದ್ರೆ ನಾನು ಜಾಸ್ತಿಯಾಗಿ ಅಲ್ಲೇ Padubidri ಆ ಕಡೆ ಹೋಗುದು.

Okay but ಅವ್ರದ್ದು different ಆಗಿ ಬರ್ಬೇಕು ಅಂತ ಹೇಳಿ ಇದು ಪ್ರಯತ್ನ ಮಾಡ್ತಿದ್ದೀವಿ ಮಾರ್ರೆ.

ಹೌದು ಎಲ್ಲರೂ slow motion ಅಲ್ಲಿ video ತೆಗಿಯುವ ಅಂತೇಳಿ?

Slow motion ಅಲ್ಲಿ video ತೆಗಿಯುದು ಅಂತೇಳಿ ಎಲ್ಲಾ.

ಏ ನಿಮ್ಗೆಲ್ಲಾ photography ಯಾರಾದ್ರೂ ಗುರ್ತ ಇದ್ಯಾ ಹೇಗೆ? ಹಾ ಗುರ್ತ ಇದೆ photography ದ್ದು. ಹೌದು ನಿಮ್ದು last time ಒಂದು ಆಯ್ತಲ್ಲ ಅಣ್ಣನ್ ಮದ್ವೆ ಆಯ್ತಲ್ಲ ಅಜಿತ್ ಅಜಿತ್ ಅಜಿತ್ ಅಣ್ಣ ಅಜಿತ್ ಅಣ್ಣನ್ ಮದ್ವೆಗೆ.

ಅದು ಎಲ್ಲಿಯೆಲ್ಲ place ಅದು ಎಲ್ಲಿಯಲ್ಲ shooting ಮಾಡಿದ್ದು ಮಾರ್ರೆ ನೀವು? ಒಂದು ಆ ಕಡೆ Agumbe side ಹೋಗಿದ್ದೆ.